ಚಿತ್ರದಲ್ಲಿ ಪುಸ್ತಕ ಹಾಗೂ ಸ್ಟೇಷನರಿ ಅಂಗಡಿ ಕಾಣಿಸುತ್ತಿದೆ.

ಒಳ ಭಾಗದಲ್ಲಿ ಮದುವೆಗೆ ಮದುವೆಗಾಗಿ ಶೃಂಗಾರ ನಡೆದಿದೆ ಹಾಗೆ ಹೂರ ಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತು ಏನು ಒಂದು ವೀಕ್ಷಣೆಯನು ಮಾಡುತ್ತಿದ್ದಾನೆ. ಅವನ ತಲೆಯಲ್ಲಿ ಕಪ್ಪು ಬಣ್ಣದ ಹ್ಯಾಟ್ ಕೂಡ ಧರಿಸಿದ್ದಾನೆ.

ಈ ಚಿತ್ರದಲ್ಲಿ ನಾವು ಒಂದು ಸಲೂನ್ ಅನ್ನು ನೋಡುತಿದ್ದೇವೆ ಅ ಸಾಲುನ್ ಅಲ್ಲಿ ಮೂರು ಚೇರ್ ಗಳನ್ನು ಹಾಕುತಿದಾರೆ ಅದರ ಮುಂಭಾಗದಲ್ಲಿ ಬಹಳಷ್ಟು ಕ್ರೀಮ್ ಗಳನ್ನು ಜೋಡಿಸಲಾಗಿದೆ ಪಕ್ಕದಲ್ಲಿ ದೇವರ ಫೋಟೋ ಸಹ ಇದೆ.

ಅಹ್‌ ಬಹುಷಃ ಇದು ಹೊಸ ಸಲೂನ್ ಓಪನಿಂಗ್ ಸೆರೆಮೊನಿ ಎಂದು ಕಾಣ್ಸ್ತ ಇದೆ ಮೇಲನೋಟಕ್ಕೆ .

ಈ ಚಿತ್ರದಲ್ಲಿ ಇತಿಹಾಸಿಕ ಸ್ಥಳ ಕಾಣಿಸುತ್ತ ಇದೆ ಬಹುಷಃ ನೋಡಲು ಗೋಲ್ ಗುಂಬಜ್ ನ ಒಳ ಭಾಗದಲ್ಲಿ ಇದ್ದಂತೆ ಇದೆ.

ಈ ಚಿತ್ರ ದಲ್ಲಿ ನಾವು ಓರಿಯೆಂಟಲ್ ಕಾಮರ್ಸ್ ನ ಏಟಿಎಂ ಅನ್ನು ಕಾಣುತಿದ್ದೇವೆ ಈ ಏಟಿಎಂ ಬ್ಯಾಂಕ್ ನ ಬಾಗಿಲನ್ನು ಮುಚ್ಚಿದೆ ಹಾಗೂ ಮುಂಭಾಗದಲ್ಲಿ ಒಂದು ಕಾರ್ ಅನ್ನು ನಿಲ್ಲಿಸಲಾಗಿದೆ.